ನೋಡಿ ಮತ್ತೆ ಬಲೂನ್ ಗೆಲ್ಲಾ ಟೈರ್ ಗೆಲ್ಲಾ ನೀರ್ ಬಿಟ್ಟಿದ್ದಾರೆ. ನೀರು. ನೀರಿಂದ ತೂತತಿಂದ ನೀರ್ ಬರ್ತಿದಾವೆ ನೀರ್ ಎಷ್ಟು ಬ್ಲೂ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ.

ಇದು ರೋಡಿನ ಚಿತ್ರಣ ನೋಡಿ ಎಷ್ಟ್ ರೋಡ್ ಎಷ್ಟ್ ವಿಶಾಲವಾಗಿದೆ ಅದು ಸರ್ಕಲ್ ಸರ್ಕಲಿ ನಲ್ಲಿ ಒಂದು ಲೈಟ್ ಕೂಡ ಇದೆ ಅಂದ್ರೆ ಎಲ್ಲಾ ಕಡೆನು ಲೈಟ್ ಬೀಳೋವಂತ ರೌಂಡ್ ದೀಪ ಹಾಕಿದ್ದಾರೆ.

ಒಂದು ಕಾಲೇಜ್ ಫನ್ಕ್ಷನ್ ನ ಚಿತ್ರಣ. ನೋಡಿ ಹುಡ್ಗಿರೆಲ್ಲಾ ಎಷ್ಟ್ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಾಇದ್ದಾರೆ. ಮಧ್ಯದಲ್ಲಿ ಏನೊ ಫ್ಲವರ್ಯಿಂದ ಡೆಕೋರೇಟ್ ಮಾಡಿರೋವಂತ ಒಂದ್ ಸ್ವಲ್ಪ ಏನೋ ಇದೆ ಆದ್ರೂ ಹುಡ್ಗಿರ್ ಅದ್ರು ಜೊತೆನೋ ಸುತ್ತ ಹಾಕ್ತಿದ್ದಾರೆ ಎಷ್ಟು --

ಅಮೌಂಟ್ ಇರುತ್ತೆ ಬಟ್ ತುಂಬಾ ಟೇಸ್ಟಿ ಅಂದ್ರೆ ಟೇಸ್ಟಿ ಯಾಗಿರುತ್ತೆ ಮತ್ತೆ ಈ ಫ್ರೈ ನೆನಸ್ಕೊಂಡ್ರೆ ಬಾಯಲ್ಲಿ ನೀರೇ ಬರುತ್ತೆ.

ಏರ್ಟೆಲ್ ಕಂಪನಿ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಏರ್ಟೆಲ್ ಕಂಪನಿ . ಏರ್ಟೆಲ್ ಕಂಪನಿ ಎಲ್ಲಾ ಕಡೆನೂ ಇರತ್ತೆ ಇಲ್ಲಿ ಏರ್ಟೆಲ್ ಸಿಮ್ ಗೆ ಕರೆನ್ಸಿ ಹಾಕಲಾಗುತ್ತೆ. ಮತ್ತೆ ಹೊಸ ರೀತಿಯ ಏರ್ಟೆಲ್ ಸಿಮ್ ಅನ್ನು ಕೂಡ ಸಿಗುತ್ತೆ. ನೋಡಿ ಅಲ್ಲಿ ಬಿಲ್ ಅನ್ನ ಚಾರ್ಜ್ ರಿಚಾರ್ಜ್ ಅಂತ ಹಾಕಿದ್ದಾರೆ.

ಬೀದಿ ಲ್ಯಾಂಪ್ ಕಾಣ್ತಾ ಇದೆ ನೋಡಿ ಅದು ಎಷ್ಟು ಡಿಸೈನ್ ಆಗಿದೆ ಅಂತ ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ ಇಲ್ ನಿಮಗೆ ಕಾಣ್ತಾ ಇದಿಯಾ ಈಚಲು ಮರ ಇದಾವೆ ಇಲ್ಲಿ. ಇದನ್ನ ಉಮ್ ಶೇಂದಿ ಮಾಡ್ತಾರೆ ಅಂತರಲ್ಲ ಅದುಕ್ಕೆ ಕಟ್ತಾರೆ ಇದು ಶೇಂದಿ ಬರುತ್ತೆ ಇದ್ರಲ್ಲಿ --

ಅದರಲ್ಲಿ ಫೋಟೋ ತಗುದ್ರೆ ಎಷ್ಟು ವೈಟ್ ಅಂಡ್ ವೈಟ್ ಆಗಿ ಬರ್ತಿವಿ ಗೊತ್ತ ಮಾಮೂಲಿ ಕ್ಯಾಮೆರಾ ದಲ್ಲಿ ತೆಗೆಸಾಕಿನ್ನ ಫೋಟೋಗ್ರಾಫರ್ ಅತ್ರ ತೆಗಸುದ್ರೆ ಇನ್ನೂ ತುಂಬಾ ಚೆನ್ನಾಗ್ ಬರುತ್ತೆ. ಈ ಫಿಲಂ ಅವ್ರ್ ಎಲ್ಲಾ ಈ ತರನೇ ಫೋಟೋಗ್ರಾಫ್ ಮಾಡ್ಸೋದು.

ಇದು ಯಾವ್ ಏರಿಯಾ ದಲ್ಲಿ ಇದೆ ಅಂತ ಮನೆ ಗೊತ್ತಿಲ್ಲ ಬಟ್ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಇಂಜಿನಿಯರ್ಸ್ ಕೂಡ ತುಂಬಾ ಚೆನ್ನಾಗ್ ಸ್ಕೆಚ್ ಹಾಕಿದ್ದಾರೆ. ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಮನೆಯಲ್ಲಿ ಇರೋವ್ರೆಲ್ಲ ಆಫಿಷಿಯಲ್ ಆಗಿದ್ರೆ ಈ ತರ ಮನೆ ಕಟ್ಸಿದ್ದಾರೆ.